ಇಲ್ಲಿ ಒಂದು ಬಹಳಷ್ಟು ದೊಡ್ಡು ಪಹಡ್ ಇದೆ.

ಅಲ್ಲಿ ಬ್ಲಾಕ್ ಕಲರ್ ಮತ್ತು ವೈಟ್ ಕಲರ್ ಕಾನಸ್ತಾ ಇದೆ.

ಎಲ್ಲಾ ಇಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆ.

ಮತ್ತು ಇಲ್ಲಿ ಪ್ಲಸ್ ಚಿಹ್ನೆ ಇದೆ.

ಆ ಟಿ_ವಿ ಒಳಗೆ ಮನುಷ್ಯರು ಇದ್ದ ಕಾಣುಸ್ತಾ ಇದ್ದಾರೆ.

ಮತ್ತು ಎರಡು ಗಳು ಚೇರ್ ಇವೆ.

ಮತ್ತೆ ಇಲ್ಲಿ ಬಹಳಷ್ಟು ಪೋಸ್ಟರ್ ಗಳು ಹಚ್ಚಿದ್ದಾವೆ.

ತೆ ಅವರು ಗಾಡಿ ಮೇಲೆ ಕುಂತಿದ್ದಾರೆ.

ರೇ ಒಂದು ಗಿಡ ಇದೆ ಅದುಕ್ಕೆ ಅ ವೈಟ್ ಕಲರ್ ಮತ್ತು ಆರೆಂಜ್ ಕಲರ್ ಪೇಂಟ್ ಹಚ್ಚಿದ್ದಾರೆ.

ಮತ್ತು ಹೂವತ್ ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ.